ಚಿತ್ರಣದಲ್ಲಿ ಹಲವಾರು ಜಿಮ್ ಮಾಡುವ ಸಾಮಗ್ರಿಗಳನ್ನು ನಾವು ಇಲ್ಲಿ ಗಮನಿಸಬಹುದು.

ಚಿತ್ರಣದಲ್ಲಿ ನಾಲಕ್ಕು ಬಿಳಿ ಬಣ್ಣದ ಲೈಟ್ ಗಳನ್ನು ಗಮನಿಸಬಹುದು.

ಅಂಗಡಿಯ ಮುಂಭಾಗದಲ್ಲಿ ಹಲವಾರು ಮರ ಗಿಡಗಳನ್ನು ಕಾಣಬಹುದು.

ಈ ಚಿತ್ರಣವನ್ನು ಗಮನಿಸಿದರೆ ದೊಡ್ಡದಾದ ಗುಂಡಿಯನ್ನು ಕಾಣಬಹುದು.

ಅದರ ಹಿಂಭಾಗದಲ್ಲಿ ಒಂದು ಕೋಮಡಿಯ ಕಟ್ಟಡವನ್ನು ಈ ಚಿತ್ರಣದಲ್ಲಿ ಗಮನಿಸಬಹುದು.

ಹಾಗು ಇದರಲ್ಲಿ ಫ್ಯಾನ್ ಗಳು ಹಾಗು ಲೈಟ್ ಗಳನ್ನು ಗಮನಿಸಬಹುದು.

ಈ ಹೋಟೆಲ್ಗೆ ಸಂತೋಷ್ ಪಂಜಾಬಿ ಡಾಬಾ ಎಂದು ಹೆಸರು--